ಎಷ್ಟಂದ್ರು ಅಷ್ಟೇ. ಅದೇ ಅವ್ರಿಗೆ ಇಲ್ಲಾದ್ರೆ ಹೇಳುದಲ್ಲ ಅವ್ರಿಗೆ ಮೋಹನ್ ಒಂದು ಹೇಳಿದ ಮಾರ್ರೆ ಕೇಳಿದ್ದಾನೆ.

ಕರಿ ಕರಿ just ನಾನ್ ಕೊಡ್ತೆ ಅವರದ್ದು ಪರವಾಗಿಲ್ಲ ಆಯ್ತಾ ಕರಿ. ಹೌದು . sorry ಶನಿವಾರ ಒಂದು ಬಾ ಶನಿವಾರ ಒಂದು ಆಡುವ ಇಲ್ಲಿ ground ಅಲ್ಲಿ ಒಂದು ತಯಾರಿ ತಯಾರಿ.

ನಾಡ್ದು ಒಂದು match ಆಡಿದ್ಮೇಲೆ ಗೊತ್ತಾಗ್ತದೆ ಹದ್ನೆಂಟಕ್ಕೆ ಆಡುವ ground ಅಲ್ಲಿ direct match ಆಡುವ. ಹಾ okay okay . ಸರಿ ಸರಿ okay ನಂಗ್ call call ಬರ್ತಾ ಉಂಟು ಮಾರ್ರೆ okay ನಾ.

ನಾನ್ ಉಷಾರಿದ್ದೇನೆ, ನೀವ್ ಹೇಗಿದ್ದೀರಿ? ನಾನ್ಸ fine , ಸ್ವಲ್ಪ ಶೀತ ಆಗಿದೆಯಾ.

ಈಗ ಎಲ್ಲರಿಗು ಶೀತವೆಅಲ್ವಾ. weather ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಂತ ಬೆಳ್ಳಿಗೆ ಚಳಿ ಮಧ್ಯಾಹ್ನ ಬಿಸ್ಲು ಸಂಜೆ ಆಗುವಾಗ ಮಳೆ ಬಂದ್ರು ಬಂತು, ಇಲ್ಲ ವಾಪಾಸ್ ಚಳಿಯೇಅಲ್ವಾ. ಹ ಅದೇ ಒಂದು ದಿವಸದಲ್ಲಿ ಮೂರೂ ಕಾಲಸ ನೋಡಿ ಆಯ್ತು, .

ಹೌದು, ಒಂದು ದಿನದಲ್ಲಿ ಮೂರೂ ಕಾಲವು ಬಂತು. ಇಲ್ಲ ವರ್ಷ ಪೂರ್ತಿ, ಮೊದ್ಲೆಲ್ಲಾ ವರ್ಷ ಪೂರ್ತಿ ಕಾಯ್ತಿದ್ವಿ. ಆ ಈಗ ಬೇಸಿಗೆಗಾಲ ಈಗ ಮಳೆಗಾಲ ಚಳಿಗಾಲ ಅಂತ ಖುಷಿ ಅಲ್ಲಿ ಇದ್ವಿ, ಈಗ ಎಂತ ಇಲ್ಲ ಒಂದೇ ದಿನದಲ್ಲಿ ಎಲ್ಲವು ಬಂದಾಯ್ತು. ಹ ನಂಬಲಿಕ್ಕೇ ಆಗುದಿಲ್ವಾ.

ಅಡಿಕೆ ಏನಾದ್ರು ಒಣಗಿಸ್ತೆವೆ ಅಂತ ಆದ್ರೆ, ಅದು ಇನ್ನೇನ್ ಒಣಾಲಿಕ್ಕೆ ಆಯ್ತು ಅಂತಾಗುವಾಗ ಮಳೆ ಬಂತು.

ಒಳ್ಳೆ ಮಳೆ ಬಂದು full ಚಂಡಿ ಆಯ್ತು, ಮತ್ತೆ ಪುನಾ ಮರುದಿನ ಬಿಸ್ಲಿಗೆ ಹಾಕಿ ಪುನಾ ಒಣಗಿಸ್ಬೇಕು.

Same process . ಹ್ಮ್, ಮತ್ತೆ ಮನೆಲ್ಲೆಲ್ಲಾ ಹೇಗಿದ್ದಾರೆ? ಮನೇಲಿ ಎಲ್ಲ ಉಷಾರಿದ್ದಾರೆ, ಆದ್ರೆ.

Recent ಆಗಿ ಎಲ್ಲ recover ಆಗ್ತಿದ್ದರೆ ಅಷ್ಟೆ, ನಾನ್ ಅದಕ್ಕೆ.

ಅತ್ತಿಗೆ sudden ಹೊರಗ್ ಹೋದಕ್ಕೆ, ಶೀತ, ಜ್ವರ. ಹಾ, ಅದೊಂತರ ಶೀತ type ಅಲ.

ಅದು ಮತ್ತೆ ಈಗ dust allergy , ಧೂಳು.

ಅದು ತುಂಬವೇ ಇದಾಗ್ತಾ ಉಂಟು, effect ಬೀಳ್ತಾ ಉಂಟು. ಅದೆಲ್ಲ weather ರೆ ಕಾರಣ ಹೇಗ್ ಇದ್ರೂ ನಮ್ ಅಜ್ಜ ಅಜ್ಜಿ ಮೊದ್ಲಿನವ್ರೆಲ್ಲ ಎಷ್ಟು ಗಟ್ಟಿ ಇದ್ರಲ್ಲ.

ಈಗ ಅಡಿಕೆ ಬೆಲೆ ಕೂಡಾ ಕಡಿಮೆ ಆಯ್ತಾ ಉಂಟು, weather ಇಂದ. ಹ್ಮ್ ಹೌದು ಹೌದು. ಅಡಿಕೆ ಬೆಲೆ ಅಂತ ಅಲ್ಲ ಎಲ್ಲಾಸ ಹಾಗೆ, ಎಲ್ಲ ಕಡೆಸ ಈ weather ಹ effect ಬೀಳ್ತಾ ಉಂಟು. ಹೂಂ, ಹೊತ್ತಲ್ಲದಹೊತ್ತಿಗೆ ಮಳೆ, ಹೊತ್ತಲ್ಲದ ಹೊತ್ತಿಗೆ ಬಿಸಿಲು ಅಂತ ಆಗುವಾಗ.

ಹೌದು ಅದುಸಾ ಮಳೇಸ ಸ್ವಲ್ಪ ಸ್ವಲ್ಪವೇ ಬರುದು, ತುಂಬ ಬಂದ್ರೆ okay problem ಇಲ್ಲ. ಇದೊಂದು ಸ್ವಲ್ಪ ಮಳೆ ಬಂದಾಗುವಾಗ ಮತ್ತೆ ಪುನ ಸೆಕೆ ಜಾಸ್ತಿ ಆಗ್ಲಿಕ್ಕೆ ಆಯ್ತು. ಹಾ ಅದು. ಹಾಗೆ ಎಂತ ಮಾಡುದು, ಹೇಳುವಾಗೆ ಇಲ್ಲ ಕೆಲವ್ ಕೆಲವ್ ಕಡೆ ಎಲ್ಲಾ cyclone ಇರ್ತದೆ, ಕೆಲವ್ ಕಡೆ volcano ಎಲ್ಲಾ start ಆಗ್ತಾದೆ ಎಂತ ಎಲ್ಲಾ ನೋಡ್ಲಿಕ್ಕೆ ಉಂಟಾ ಅಲ್ವಾ. Amazon rainforest ಅಲ್ಲಿ ನಾಕು ತಿಂಗಳು ನಾಕು ಐದು ದಿವಸ ಏನೋ ಜೋರ್ ಬೆಂಕಿ ಉರಿತ್ತಿತ್ತಂತೆ . ಹಾ, ಅದೌದು ಆಮೇಲೆ ಎಲ್ಲಾ ಆದ್ಮೇಲೆ ಮಳೆ ಬಂತ ಏನೋ. ಹೂಂ. ಮಳೆ ಇರುದಿಲ್ಲ. ಹೌದು ಮಳೆ ಇರುದಿಲ್ಲ, ಚಲೀಸ ಹಾಗೆ ಒಂದು ನಮೂನೆ ಮರ್ರೆ.

ಆಮೇಲೆ ಎಂತ ಇಲ್ಲ ಮೈಂದ್ ಮೈಂದ್ಸ ಅಲ ಜೋರು.

ಅದೇ ನಾವ್ ಒಮ್ಮೆ vehicle ಹಿಡ್ಕೊಂಡು long drive early morning ಹೋಗುವ ಅಂತ ತೊಕೊಂಡು ಹೋಗಿದ್ವಿ, car ಅಲ್ಲಿ car ಅಲ್ಲಿ ಹೋಗ್ತಾ ಹೋಗ್ತಾ ಇರುವಾಗ road ಡೇ ಕಾಣ್ತಿರ್ಲಿಲ್ಲ, ಅಷ್ಟು ಹಿಮ.

ದೇವ್ರೇ ಬಾರಿ ಕಷ್ಟ ಆಗಿದೆ, ಗಾಡಿ ಬಿಡ್ಲಿಕ್ಕೆ. ಹೌದು ಹೌದು, ಒಂದೊಂದು ಕಡೆ ಪರವಾಗಿಲ್ಲ ಅದೆ ಅದು comedy ಎಂತ ಅಂದ್ರೆ ಐದು ನಿಮಿಷ ಪರವಾಗಿಲ್ಲ ಹಿಮ ಹಿಮ ಇರ್ತದೆ, ಮತ್ತೆ ಪುನ. ಪುನ ಐದು ನಿಮಿಷ ಆಗುವಾಗ ವಾಪಾಸ್ ನಮ್ಮ normal ,ಪುನ ಐದು ನಿಮಿಷ ಆಗುವಾಗ ಹಿಮ, ಅದು ಒಂಥರಾ full change change ಆಗುವಾ ಉಂಟಲ್ಲ ಒಮ್ಮೆ ಹೋಗುದ ಬೇಡ್ವಾ ಈ weather ಗೆ ಒರಗೆ ಹೋಗ್ಬೇಕಾ ಅನಿಸ್ತದೆಯಾ. ಅದುಸ ಹೌದು, ಈಗ.

ಚಳಿ ಅಲ ಕಾಲ್ ಇಡ್ಲಿಕ್ಕೂ ಬೇಜಾರಾ. ಹೌದು ಹೌದು, ಅದೆ ಈಗ ತುಂಬ ಬಿಸಿಲು ಕಾಯ್ತ ಉಂಟಾ ನಾವ್ ಹೊರಗೆ ಪೇಟೆಗೆ ಬಂದಿದ್ದೇನೆ ಭಯಂಕರ ಬಿಸಿಲು ಮಾರೆ ಕೊಡೆ ಆಚೆ ಈಚೆ ಹೋಗುವಾಗೆ ಇಲ್ಲ.

ಹೂಂ, ಹೂಂ ಹೌದು. ಹಾಗೆ ಸರಿ ನಾನ್ ನಿನ್ಗೆ ಮತ್ತೆ ಮಾಡ್ಲಾ ನಾನ್ ಹೊರಗಿದ್ದೇನೆ ಸ್ವಲ್ಪ ಆಯ್ತಾ ಮನೆಯಲ್ಲೆಲ್ಲಾ.

ನಾನ್ ಇವತ್ತು ಮಾತಾಡಲು ಇಚ್ಚಿಸುವಂತಹ ವಿಷಯ ಒಂದು ಏನಂತ ಹೇಳಿದ್ರೆ ಕೊರೊನಾ ಆ ಕೊರೊನಾ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರಬಹುದು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಬಂದಿರುವಂತಹ ಮಹಾಮಾರಿ ರೋಗ ಅಂತ ಹೇಳ್ಬಹುದು. ಆದ್ರೆ ಮನುಷ್ಯ ಆರೋಗ್ಯವಾಗಿದ್ದರೆ ಸಮಾಜ ಸುರಕ್ಷಿತವಾಗಿರುತ್ತದೆ ಆಗ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ. ಆರೋಗ್ಯವೇ ಭಾಗ್ಯ ಎನ್ನುವಂತಹ ಮಾತಿದೆ ಗೊತ್ತಿರಬಹುದು ನಿಮ್ಗೆ. ಆದರೆ ಬೇರೆಲ್ಲಾ ಭಾಗ್ಯದಲ್ಲಿ ಮು~ ಆ ಮುಂದಿರುವಂತಹ ನಾವು ಆರೋಗ್ಯದಲ್ಲಿ ಹಿಂದಿದ್ಧೇವೆ. ಹೊಸ ಹೊಸ ಸಾಂಕ್ರಾಮಿಕ ರೋಗಗಳು ಪರಿಚಯವಾಗ್ತ ಇದೆ ಇತ್ತೀ~ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿ ಮಹಾಮಾರಿಯಾದಂತಹ ಕೊರೊನಾ ಕೂಡಾ ಸೇರ್ಪಡೆಯಾಗಿದ್ದು ಆ ತುಂಬಾ ಅಂದ್ರೆ ಭಯದ ಪರಿಸ್ಥಿತಿಯನ್ನು ಹೊಂದ್~ ಹುಟ್ಟುಹಾಕಿತ್ತು. ಆ lang:Foreign main lang:Foreign ಆಗಿ ಇದಕ್ಕೆ Covid nineteen ಎನ್ನುವಂತಹ ಒಂದು ಹೇಳ್ತೆವೆ normal ಆಗಿ two two thousand nineteen ನಲ್ಲಿ ಹುಟ್ಟಿದಂತಹ ಒಂದು ರೋಗ ಆಗಿರುವುದರಿಂದ ಕೊರೊನಾ ಅಂತ ಹೇಳ್ತೆವೆ. ಇದರಿಂದಾಗಿ ಪ್ರಪಾಚ~ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರು ತಮ್ಮ ಪ್ರಾಣವನ್ನುಕಳೆದುಕೊಂಡರು. ದೇಶದ ಪ್ರಗತಿಯನ್ನು ಕೆಳಮಟ್ಟಕ್ಕೆ ದೂಡಿದಂತಹ ಮಹಾಮಾರಿ ಇದಾಗಿದೆ. ಅಂದ್ರೆ ಎಲ್ಲಾ ದೇಶಗಳು ಕೂಡಾ ಇದರಿಂದಾಗಿ ಇದಕ್ಕೆ ತುತ್ತಾಗಿದ್ದು ಆ ಮಹಾನ್ ದೇಶಗಳು ಎನಿಸಿಕೊಂಡಂತಹ ಆ ಅಮೇರಿಕಾ ಆಗಿರಬಹುದು ಅಂದ್ರೆ ಅಭಿವೃದ್ಧಿಯತ್ತ ಸಾಗಿದಂತಹ ದೇಶಗಳು ಆಗಿವೆ ಅವೆಲ್ಲಾ. ಅದ್ರದ್ದು ಆರ್ಥಿಕ ಪರಿಸ್ಥಿತಿ ಏನಿದೆ ತುಂಬಾ ಕೆಳಮಟ್ಟಕ್ಕೆ ಬಂದಿತ್ತು. ಇದು ಹುಟ್ಟಿದ್ದು ಎಲ್ಲಿ ಅಂತ ಹೇಳಿದ್ರೆ ಆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ December ನಲ್ಲಿ ಚೀನಾದ ವುಹಾನ್ ನಗರದಲ್ಲಿ ಮೊದಲ ಬಾರಿಗೆ ಇದು ಇದ್ರದೊಂದು ವರದಿಯಾಗಿತ್ತು. ನಿಮಗೆ ಗೊತ್ತಿರಬಹುದು ಎಲ್ಲರಿಗೂ ಅಂದ್ರೆ ನಾವು daily TV ಯನ್ನು ನೋಡ್~ ನೋಡ್ತಾ ಇದ್ದಾಗ ನಾವು ದಿನ ಕೂಡಾ ಇದ್ರ ವಿಷಯವನ್ನು ಕೇಳ್ತಾ ಇದ್ವಿ. ಅಂದ್ರ ಬೇರೆ ಯಾವ ರೀತಿಯಂತಹ ವಿಷಯ ನಮ್ಗೆ ಕಾಣ ಸಿಗುತ್ತಾ ಇರಲಿಲ್ಲ. ಈ ಮಹಾಮಾರಿ ಕೊರೊನಾ ಇಡೀ ದೇಶವನ್ನು ಕೂಡಾ ತಲ್ಲಣ ಗೊಳಿಸಿತ್ತು ದೇಶ ಅಂತ ಅಲ್ಲ ಇಡೀ ಪ್ರಪಂಚವನ್ನು ಕೂಡಾ ಒಂದು ಹಳ್ಳಿ ಹಳ್ಳಿಯಾಗಿರಬಹುದು ಒಂದು ಮನೆ ಮನೆಯಲ್ಲಿ ಆಂದ್ರೆ ಆತಂಕವನ್ನು ಮೂಡಿಸಿತ್ತು. ಈ virus ನಲ್ಲಿ ಏನಿದೆ ಅದ್ರಲ್ಲಿ ಕಿರೀಟದಂತಹ ಒಂದು ಮುಳ್ಳುಗಳಿವೆ ಇದಕ್ಕಾಗಿ ಕೊರೊನಾ ಎಂಬ ಹೆಸರು ಬಂದಿದೆ. ಕೊರೊನಾ ಅಂದ್ರೆ Latin ಭಾಷೆಯಲ್ಲಿ ಕಿರೀಟ ಎಂದು ಅರ್ಥ. ಆ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಹೇಳುವಂತ ಪ್ರ~ ಪ್ರಕಾರ ಪ್ರಮುಖವಾಗಿ ಉಸಿರಾಟದ ಮೂಲಕ ಇದು ಹರಡ್ತದೆ. ಇದು ಒಬ್ಬರಿಂದ ಒಬ್ಬರಿಗೆ ಹ~ ಹರುಡುವ ಸಾಂಕ್ರಾಮಿಕ ರೋಗ ಆಗಿರುವುದರಿಂದ ಇಂತಹ ರೋಗಗಳನ್ನು ತುಂಬಾ ಕಂಡಿರ್ತೇವೆ ನಾವು ನಿಮಗೆಲ್ಲಾ ಗೊತ್ತಿರುವ ಹಾಗೆ ಆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ತುಂಬಾ ಬಂದು ಹೋಗಿದೆ. ಆದರೆ ಇದರಷ್ಟು ಪರಿಣಾಮ ಯಾವ್ದು ಕೂಡಾ ಬೀರಿಲ್ಲ ಅಂತ ಹೇಳ್ಬಹುದು ಅಂದ್ರೆ ಇಡೀ ಪ್ರಪಂಚವನ್ನು ಹರಡಿದಂತ ಒಂದು ಸಾಂಕ್ರಾಮಿಕ ರೋಗ ಇದು. ಇದು ಸೋಂಕು ಏನಿದೆ ಅದು ಈಗ ಒಬ್ಬನಿಗೆ ಸೋಂಕು ಅಂತ ಇದ್ರೆ ಅದು. ಕೆಮ್ಮಿನ ಮೂಲಕ ಆಗಿರಬಹುದು ಅಥವಾ ಸೀನುವುದರ ಮೂಲಕ ಮಹಾಮಾರಿ ಹರಡ್ತದೆ. ಹಾಗೇ ಯಾವುದಾದರೂ ವಸ್ತುಗಳ ಮೇಲೆ ಕೆಮ್ಮಿದ ಅಥವಾ ಸೀನಿದ ಹನಿಗಳು ಏನು ಬಿದ್ದಿರ್ತವೆ ಅಂತಹ ವಸ್ತುಗಳನ್ನು ಬೇರೊಬ್ಬ ವ್ಯಕ್ತಿಯ ಯಾರಿದ್ದರೆ ಮುಟ್ಟಿದಾಗ ಅದು ಕೂಡಾ ನಮಗೂ ಕೂಡಾ ಬರುವಂತಹ ಒಂದು ಬರ್ತವೆ ಅಂತ ಹೇಳ್ಬಹುದು. ಈ ಕೊರೊನಾ ಏನಿದೆ ಅದು ಬಾವಲಿಗಳಿಂದ ಬಂದಿರುದು ಅಂತ ಹೇಳ್ತಾರೆ ಕೆಲವರು ಅದೇನಿದೆ ಈ virus ಪಕ್ಷಿಗಳು ಮತ್ತು ಸಸ್ತನಿಗಳ ಮೂಲಕ ಹರಡ್ತದೆ. ಆ ಈ ಕೊರೊನಾ virus actually ಮೊದ್ಲೆಲ್ಲಾ ಏನು ಮೊದ್ಲೆಲ್ಲಾ ಬಂದಿರುವುದು ಬಾವಲಿಳಾಗಿರಬಹುದು, ಬೆಕ್ಕುಗಳಾಗಿರಬಹುದು, ಒಂಟೆಗಳಲ್ಲಿ ಮಾತ್ರ ಕಂಡು ಬರ್ತಾ ಇತ್ತು. ಅದು ಹೋದ ಹಾಗೆ ಚೀನಾದಲ್ಲಿ ಏನ್ ನಡಿತ್~ ನಡಿತಿತ್ತು ವಿಜ್ಞಾನಿಗಳು ಅದರಿಂದಾಗಿ ಮನುಷ್ಯರಿಗೂ ಕೂಡಾ ಹರಡ್ತಿತ್ತು ಅಂತ ಹೇಳಬಹುದು. ಇದ್ರದ್ದು main ನಮ್ಗೆ ಲಕ್ಷಣಗಳು ಏನಂತ ಹೇಳಿದ್ರೆ ತೀವ್~ ತೀವ್ರವಾಗಿ ಜ್ವರ ಬರುವುದು ಮತ್ತೆ ತಲೆನೋವು ಬರುವುದು ಮೈ ಕೈ ನೋವು ಮೂಗು ಸೋರುವಿಕೆ ಉಸಿರಾಟದ ತೊಂದರೆಗಳು ತುಂಬಾ ಆಗ್ತವೆ ಅಂದ್ರೆ ವಾಂತರಿ~ ವಾಕರಿಕೆ ಬರುವಾಗಿರುವುದು ವಾಂತಿ ಅಂದ್ರೆ ನೆಗಡಿಯಾಗಿರಬಹುದು. Flue ಅಂತಹ ಸೋಂಕಿನ ಕಾಯಿಲೆಗಳು ಇದರಲ್ಲಿ ಕಂಡು ಬರುತ್ತದೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಕೆಮ್ಮು ಮತ್ತು ಸೀನಿನ ಮೂಲಕ ಹರಡುತ್ತದೆ ಒಂದ್ಸಲ ಹೇಳ್ದೆ ಇದರ ಬಗ್ಗೆ. ಇದು ಹೇಗೆ ಹರಡುತ್ತೆ ಅಂತ ಹೇಳ್ದ್ರೆ ಒಂದ್ಸಲ ಹೇಳ್ದೆ ಅಂತ ಅಂದು ಕೊಂತಿನಿ ಇದರ ಬಗ್ಗೆ. ಇದಕ್ಕೆ ನಾವು ಏನೆಲ್ಲಾ ಮುನ್ನಚ್ಚರಿಕೆ ಕ್ರಮಗಳು ವಹಿಸ್~ ವಹಿಸಬಹುದು ಅಂತ ಹೇಳಿದ್ರೆ. ಆ mask ಅನ್ನು ತುಂಬಾ ಜನ ಬಳಸಿದ್ದಾರೆ ಅಂದ್ರೆ ಆ time ಅಲ್ಲಿ ಅಲ್ಲಿಯವರೆಗೆ mask ಯಾರೂ ಕೂಡಾ ಅನ್ನುದನ್ನ ಕೇಳ್~ ಕೇಳಿದ್ದರು ಗೊತ್ತಿಲ್ಲ ಅಥವಾ ಬಳಸಿದ್ದಾರೋ ಗೊತ್ತಿಲ್ಲ. ಅದು ಸೋಂಕು ಒಂದ್ಸಲ ಬಂದ ಮೇಲೆ ಎಲ್ರೂ ಕೂಡಾ ಒಂದು mask ಅನ್ನು ಧರಿಸ್ಲಿಕ್ಕೆ start ಮಾಡಿದ್ರು ಇದರಿಂದಾಗಿ ಎಲ್ಲಾ mask ಏನಿದೆ ವ್ಯಾಪಾರಸ್ಥರು ತುಂಬಾ ಅಂದ್ರೆ ಮೇಲ್ಮಟ್ಟಕ್ಕೆ ಹೋಗಿ ಬಿಟ್ರು ಅಂತ ಹೇಳ್ಬಹುದು. ಮತ್ತೆ ಇದನ್ನು ಮತ್ ಯಾರೂ ಕೂಡಾ ಸಾರ್ವಜನಿಕ ಸ್ಥಳಗಳಲ್ಲಿಉಗುಳುವುದಾಗಿರಬಹುದು ಮತ್ತೆ ಎಲ್ಲರಿಗೂ ಕೂಡಾ ಗೃಹಬಂಧನ ಅಂತ ಹೇಳ್ಬಹುದು ಒಂದು ಎರಡು ಮೂರು ಸಲ ಬಂದಿರಬಹುದು ಎರಡು ಸಲ ನಾವು ಒಂದು ನಾವು ಆ ಐದ್ ಆರು ತಿಂಗಳು ಮನೆಯಲ್ಲಿಯೇ ಇದ್ದಂತ ಪರಿಸ್ಥಿತಿ. ಇದು ಒಂದು ವಿಷಯದಲ್ಲಿ ಒಳ್ಳೆದು ಅಂತ ಅಂತನೂ ಹೇಳ್ಬಹುದು ಇನ್ನೊಂದು ವಿಷಯದಲ್ಲಿ ಕೆಟ್ಟದ್ದು ಅಂತನೂ ಹೇಳ್ಬಹುದು. ನಾವು ಆರ್ಥಿಕ ಸ್ಥಿತಿಯಲ್ಲಿ ಕುಸಿದು ಬಿದ್ದಿರಬಹುದು ಆದ್ರೆ ನಮ್ಮ ಮನೆಯವರನ್ನ ಆಗಿರಬಹುದು. ಆ ಅಕ್ಕ, ತಂಗಿ, ತಂದೆ, ತಾಯಿ, ಮತ್ತೆ ಅಜ್ಜ, ಅಜ್ಜಿ ಇವರನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಯಶಸ್ವಿಯಾಗಿದೆ ಅಂದ್ಕೊಬಹುದು ಅಂದ್ರೆ ಸ್ವಲ್ಪ ಸಮಯ ಅವರ ಜೊತೆ ಸಮಯವನ್ನು ಕಳೆಯಲು ಸ್ವಲ್ಪ ಇದು ಸಹಕಾರಿಯಾಗಿದೆ.

ಚನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ?

ನಾವುಸ ಎಲ್ಲ ಹುಷಾರಿದ್ದೇವೆ, ನಿಮ್ಮದು ಒಂದು ತೀರ್ಥಹಳ್ಳಿಗೆ ಹೋದವರದ್ದು ಸುದ್ದಿ ಇಲ್ಲಲ್ಲ aunty .

ಹೌದು ಕಣೆ ಇಲ್ಲಿ ತುಂಬ ಚಳಿ.

ಅಯ್ಯೋ ಇಲ್ಲಿ ಅಷ್ಟೇನು ಚಳಿ ಇಲ್ಲ aunty , ಅದು ತೀರ್ಥಹಳ್ಳಿ ಆಚೆ ಎಲ್ಲ ತುಂಬ ಚಳಿ aunty ಈಗ ಇಲ್ಲಿ ನಮ್ದು ಉಡುಪಿ Manglore ರಲ್ಲಿ ಅಷ್ಟು ಚಳಿ ಗೊತ್ತಾಗುದಿಲ್ಲ ನನ್ಗೆ ಅಷ್ಟೊಂದು ಗೊತ್ತಾಗುದಿಲ್ಲ ಬೆಳಗ್ಗೆ ಸ್ವಲ್ಪ ಸ್ವಲ್ಪ ಇರ್ತದೆ ಮತ್ತೆ. ಮಧ್ಯಾಹ್ನ ಆಗುವಾಗ ತುಂಬ ಬಿಸಿಲು ಮತ್ತೆ.

ತುಂಬ ಚಳಿ ಉಂಟು, ಆಚೆ ಈಚೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಕಣೆ.

ಬರ್ತೇನೆ ಒಂದು ಹತ್ತು ಹದ್ನೈದು ದಿವಸ ಬಿಟ್ಟು, ನನ್ನ ಮೊಮ್ಮಗಳದ್ದು birthday ಉಂಟು ಅದೆಲ್ಲ ಮುಗಿಸಿ ಬರ್ತೇನೆ, function ಎಲ್ಲ .

ಇದೇ ತಿಂಗ್ಳು ಮೂವತ್ತು ತಾರೀಕಿಗೆ.

ಹೌದು ಒಂದು ವರ್ಷ ಆಗ್ತಾದಲ್ಲ ತಪಸ್ವಿಗೆ.

ಮತ್ತೆ ಹೇಗಿದ್ದಾಳೆ ಮೊಮ್ಮಗಳು, ಮತ್ತೆ ದೀಕ್ಷಕ್ಕ ಹೇಗಿದ್ದಾರೆ?

ಆ ನೀವು ಬರುವಾಗ ಕರ್ಕೊಂಡ್ ಬನ್ನಿ ಅವಳನ್ನು.

ಹ್ಮ್, ಮತ್ತೆ uncle ಯಾವಾಗ ಬರ್ತಾರೆ ತೀರ್ಥಳ್ಳಿಗೆ?

ಅವರತ್ರ ಕೇಳ್ಬೇಕು ಅವರದ್ದೇನು ನಾನು ಕೇಳಿಲ್ಲ birthday ಗೆ ದಿವಸ ಉಂಟಲ್ವಾ, ನನ್ನನ್ನು ಇನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ಬೋದು.

ಗೊತ್ತಿಲ್ಲ ಏನಂತ ದಿವಸ ಉಂಟಲ್ವಾ ಕೇಳ್ತೇನೆ.

ಪದಾರ್ಥಾ, ಇಲ್ಲಿ ಜಾಸ್ತಿಯಾಗಿ ತರ್ಕಾರಿಯೆ ಮಾಡುದು ಇವತ್ತೇನೋ ಮೀನು ತಕೊಂಡ್ ಬಂದಿದ್ದಾರೆ.